ಈ ಚಿತ್ರದಲ್ಲಿ ಒಂದು ರೂಮ್ ಇದೆ ಆ ರೂಮ್ ಇನಲ್ಲಿ ಬಹಳಷ್ಟು ಸಾಮಾನುಗಳು ಇವೆ ಹಾಗೂ --

ಹಾಗೂ ಅದರ ಸುತ್ತಮುತ್ತಲು ಗಿಡ ಮರಗಳು ಮತ್ತು ಹುಲ್ಲುಗಳು ಕಾಣುತ್ತದೆ.

ಕುರ್ಜಿ ಕಾಣುತ್ತದೆ ಮತ್ತು ಶಟರ್ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಬಾಗಿಲು ಮುಂದೆ ಆರು ಮಂದಿ ನಿಂತಿದ್ದಾರೆ ಮೂರು ಹೆಂಗಸರು ಒಬ್ಬ ಗಂಡಸ್ --

ಹಾಗು ಒಂದು ಮಷೀನ್ ಇದೆ ಆ ಮಷೀನ್ ನ ಮೇಲೆ ಎ_ಟಿ_ಎಸ್ ಇ_ಎಲ್_ಜಿ_ಐ ಅಂತ ಬರದಿನ್ ಇದೆ.

ಬಿಲ್ಡಿಂಗ್ ಗಳು ಇವೆ ಆ ಬಿಲ್ಡಿಂಗ್ ಲಿ ಕೀಟಕಗಳು ಬಾಗಿಲುಗಳು ಕಾಣುತ್ತವೆ.